ಹಾ ಏನ್ ಮಾಡ್ತಿದ್ದೀರಿ ಈಗ?

ಈಗ just ಹಾ ಅಂದ್ರೆ ಸ್ವಲ್ಪ ಕೃಷಿ ಮಾಡ್ತಾ ಇದ್ದೇನೆ ಮನೇಲಿ.

ಹೋ ಒಳ್ಳೇದ್ ಒಳ್ಳೇದ್ ಏನೆಲ್ಲ ಮಾಡ್ತಾ ಇದ್ದೀರಾ?

ಅಂದ್ರೆ ಸ್ವಲ್ಪ ಅದೇ ಅಹ್ ಗದ್ದೆ ಇದೆ ಭತ್ತ ಬೆಳಿತಾ ಇದ್ದೇವೆ.

ಮತ್ತೆ ಚೂರು ಅಹ್ ತೋಟದಲ್ಲಿ ಅಡಿಕೆ ತೆಂಗು ಹಾಗೆ. ಹೋ ತರ್ಕಾರಿ ಎಲ್ಲ ಮಾಡ್ತೀರಾ?

ಹಾ ಒಳ್ಳೇದಲ್ಲಾ ನಿಮ್ಮ ಮನೆದ್ದು ನಿಮಿಗೆ ಆಯ್ತು ಭತ್ತ ಎಲ್ಲ ಹೇಗಾಕ್ತದೆ.

ಭತ್ತ ಅಂದ್ರೆ ಅದೇ ಈಗ ಸ್ವಲ್ಪ ಅಹ್ ಕಟಾವು ಎಲ್ಲ ಮಾಡುವ time .

ಮಾಡಿಯೆಲ್ಲ ಹಾ ಮತ್ತೆ ಅಂದ್ರೆ ನೀರೆಲ್ಲ ಅದಿಕ್ಕೆ ಜಾಸ್ತಿ ಬೇಕು.

ಹಾಗೆ ಅದು ನಮ್ಮದು weather ದ್ದು ಹೇಳ್ಲಿಕ್ಕೆ ಆಗುದಿಲ್ಲ ಅಲ್ಲ.

ಹೌದೌದು ಅಹ್ ನೀರ್ ಈಗ almost ಎಲ್ಲ ತಿಂಗಳಲ್ಲು ಮಳೆ ಬರ್ತದೆ ಅದು problem ಆಗ್ತದಾ ಅಂತ ಅಲ್ಲ.

ಅದೇ ಅದೇ ಅದಕ್ಕಂದ್ರೆ ಒಂದು ಇಷ್ಟು limited ಅಂತ ಇರ್ತದೆ.

ಅದ್ ಜಾಸ್ತಿಸಾ ಆಗ್ಬಾರ್ದು ಜಾಸ್ತಿ ಆದ್ರೆ ಭತ್ತ ಹಾಳಾಕ್ತದೆ. ಹಾ ಕಳದ ಸಲ ಎಲ್ಲ ಜಾಸ್ತಿಯಾಗಿತ್ತಲ್ಲ ಮತ್ತೆ ಎಲ್ಲ ತಿಂಗಳಲ್ಲು ಮಳೆ ಬಂದಿದೆ ಅಲ್ಲ. ಹೌದೌದು ತುಂಬಾ loss ಆಗ್ತದೆ ಹಾಗೆ ಆದ್ರೆ.

ಹೌದು ಮತ್ತೆ ಅಡಿಕೆಯೆಲ್ಲ ಹೇಗೆ.

ಅಡಿಕೆಯಂದ್ರೆ ಈಗ rate ಇದೆ ಒಳ್ಳೆ ಈಗ.

ಹಾಗೆ ಅಡಿಕ್ಕೆದ್ದು ತೊಂದ್ರೆಯಿಲ್ಲ ಮತ್ತೆ ರೋಗ ಬರ್ತದೇ ಕೆಲವೊಮ್ಮೆ.

ಅದ್ಕೆ ಸರಿ ನಾವು ಮದ್ದೆಲ್ಲ ಬಿಟ್ಟು.

ಹಾ ಮದ್ದೆಲ್ಲ ಎಂತಾ chemicals ಎಲ್ಲ use ಮಾಡ್ತೀರಾ?

ಹಾ ಅಂದ್ರೆ ಇದೇ ನಾವ್ normal ಮೈಲು ತುತ್ತು ಹೇಳ್ತಾರಲ್ವ ಅದನ್ನೇ.

ಬಿಡ್ತಾ ಇದ್ದೇನೆ ಅದಕ್ಕೆ ಮತ್ತೆ ತೆಂಗಿನ ಕಾಯಿ ಇದೆ.

ಹೋ ಇದ್ ಗೇರ್ ಎಲ್ಲ ಮಾಡುದಿಲ್ವ?

ಗೇರು ಒಂದು ಎರಡ್ ಮೂರ್ ಮರ ಇದೆ ಅಷ್ಟೇ ಜಾಸ್ತಿ ಇಲ್ಲ.

ಅಷ್ಟು ಬರುದಿಲ್ಲ ಎಂತ ಸುಮ್ಮನೆ ಒಂದು.

ಹ ಇದಕ್ಕೆ ಕೊಡವಷ್ಟು ಏನಿಲ್ಲ ಅಂಗಡಿಗೆ.

ಮನೆಗೆ use ಗೆ.

ಹಾ ತರಕಾರಿ ಅಂದ್ರೆ ಈ ತೊಂಡೆಕಾಯಿ ಅಲಸಂಡೆ.

ಮತ್ತೆ ಕುಂಬಳಕಾಯಿ ಮತ್ತದು cucumber ಇರುತ್ತಲ್ವಾ.

ಅದು ನಮಿಗೆ ಮನೆಗೆ use ಗೆ ಮತ್ತೆ ಆಚೆ ಈಚೆ ಮನೆಯವರಿಗೆಲ್ಲ ಕೊಡ್ಲಿಕ್ಕೆ ಸರಿ ಆಗ್ತದೆ. ಹೌದೌದು ಆ ತರಕಾರಿ ಮನೆದ್ದೆ ಇದ್ರೆ ಒಳ್ಳೇದು ಇಲ್ಲದ್ರೆ ಪ್ರತಿ ವಾರ ಹೋಗಿ.

ಇದಕ್ಕೆ ಕೊಡುದು ಅದ್ರಲ್ಲೇ ಆಗ್ತದೆ ಎಲ್ಲ.

ಹೌದೌದು ಇಲ್ಲಿ ಎಂಥ ಹಾಕಿ ಕೊಡ್ತಾರೆ ಯಾವ್ದು fresh ಯಾವ್ದು ಇದು ಅಂತಲೇ ಗೊತ್ತಿರುದಿಲ್ಲ.

ಹೌದು ಇದು ನಮ್ಮದೇ ಆದ್ರೆ ಒಂದು ಧೈರ್ಯ.

ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಅಷ್ಟು ಜಾಗ ಇಲ್ಲ ಮತ್ತೆ.

ಹ್ಮ್ ಕೆಲವ್ terrace ಕೃಷಿಯೆಲ್ಲಾ ಉಂಟು ಅಷ್ಟೇ.

ಅಹ್ ಬೆಂಡೆಕಾಯಿ tomato .

ಹಾಗೆ ಅಂತದ್ದೇ ಸಣ್ಣ ಸಣ್ಣದು.

ಹ ಹಾ ಹೀಗೆ ಮನೆ use ಗೆ ಆಗ್ತದೆ. ಹೌದೌದು ಅಷ್ಟಕ್ಕೋಸ್ಕರ ಮಾತ್ರ.

ಹಾ ನಾನ್ ಇದ್ರಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ ಯಾವ್ದು ಅಹ್ ಕೃಷಿ ಇದು ಗೇರು ಇದು ಉಂಟಲ್ವಾ ಸಂಶೋಧನಾ ಕೇಂದ್ರ.

ಸರಿ ಹಾಗದ್ರೆ ಇನ್ನೊಮ್ಮೆ ಮಾತಾಡ್ವ.

ಹಾ ನಮಸ್ತೆ ಅಭಿಷೇಕ್ ಅವ್ರೆ ಹೇಗಿದ್ದೀರಾ?

ಗೊತ್ತಾಯ್ತು ಗೊತ್ತಾಯ್ತು voice ಅಲ್ಲೇ ಗೊತ್ತಾಯ್ತು ನನ್ಗೆ ಮತ್ತೆ. ಹ್ಮ್ ಹ್ಮ್ ಹಾ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಹಾ ಚಾ ಕುಡ್ದಾಯ್ತು.

ಹೇಳ್ಬೇಕು ನಿಮ್ದೆ ಎಲ್ಲ. ನಮ್ದೆಂತ ವಿಶೇಷ ಎಲ್ಲ ಧಣಿಗಳದ್ದೆ. ಮತ್ತೆ ಎಂತ ಗೊತ್ತ ಅಪ್ಪು ಆ ಫೋನ್ ಮಾಡಿದ್ದೇನಂದ್ರೆ ನಾಳ್ದು ಹೊಸ ವರ್ಷ ಅಲ. ಹಾ ಅದೆ ಅದೆ.

ಹೌದು ವಾತಾವರಣಸ ಒಳ್ಳೆ ಉಂಟಲ್ಲ ಈಗ.

ಹ್ಮ್ ಅದೆ ಆ side ಏ ಹೋಗುವ. ಸರಿ ಎಷ್ಟ್ ಜನ ಇದ್ದೀರಿ? ಮತ್ತೆ ಒಂದ್ ನಾವೊಂದ್ ಏಳ್ ಮಂದಿ ಇದ್ದೇವೆ, ನಿಮ್ದ್ಯರಾದ್ರು ಗೆಳೆಯರು ಇದ್ದಾರಾ? ನಮ್ದೊಂದು ಮೂರ್ ಜನ ಇರ್ಬೋದು ನಾನ್ಸ ಸೇರಿ.

ಸೇರಿ ಹತ್ತು ಹನ್ನೆರಡು ಆದ್ರೆ TT ಅಲ್ಲಿ ಒಂದು ಹನ್ನೆರಡ್ ಹದಿಮೂರು ಜನ ಹಿಡಿತದೆ TT ಹೇಳಿದ್ದೇನೆ.

ನೋಡ್ಕೊಂಡ್ ಹೋಗ್ಲಿಕ್ಕೋಳ್ಳೆ ಆಗ್ತದೆ. ಊಟದ ವ್ಯವಸ್ಥೆ ಎಲ್ಲ ಅಲ್ಲಿಯೆ ನಾವ್ ಮಾಡುವ ಅಂದ್ರೆ ತಕೊಂಡ್ ಹೋಗಿ ನಿಮ್ದು ಮನೆಯಿಂದ. ಹಾ ಅದು ತಗೊಂಡ್ ಹೋಗುವ ಹೋದವರ್ಷಸ ಹಾಗೆವೆ ಮಾಡಿದ್ದಲ್ಲ.

ಕೋಳಿ ಕೋಳಿ ತಕೊಂಡ್ ಹೋಗುವ. ಸರಿ ಸರಿ ಸರಿ ಎಲ್ಲ ನೀವೇ ready ಮಾಡಿ ಮತ್ತೆಲ್ಲ ನಾವೆಲ್ಲ share ಮಾಡುವ. ಅದು ಇಲ್ಲಿಂದ ತಗೊಂಡ್ ಹೋಗುವ market ಇಂದ ನಾವು ಎಂತ ಗೊತ್ತುಂಟ ಮೂವತ್ತೊಂದಕ್ಕೆ ಬೆಳಿಗ್ಗೆ ಹೋಗುವ.

ಆ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಸಂಜೆ ಒಳಗೆ ಅದು ಚಾರ್ಮಡಿ ಘಾಟಿ ಇಳ್ದಾಗ್ಬೇಕು ಅಲ್ಲಿ ಫೋಟೋ ತೆಗೀಲಿಕ್ಕೆಲ್ಲ ತುಂಬ ಹೋಗ್ತದಲ್ಲ ಮತ್ತೆ ಆಚೆ ಹೋಗಿ ಅದು ಏನಾದ್ರು stay ಆಗುವ ಅಲ್ಲಿ.

ಮತ್ತೆ ಒಂದು ತಾರೀಖಿಗೆ return. ಆಯ್ತಯ್ತಾಯ್ತಾಯ್ತು ಹಾಗೆ ಮಾಡುವ. ಹೊಸ ವರ್ಷ ಹೊಸ ವರ್ಷ ಅಲ್ಲಿ ಆಚರಿಸುವಾಗೆ ಆಗ್ಬೇಕು.

ಮತ್ತೆ ಕುಡಿಯೊರ್ ಯಾರಾದ್ರು ಇದ್ದಾರಾ?

ನೋಡುವ ಎಲ್ಲ ಕೇಳಿ ನೋಡ್ತೇನೆ ನಾವು ಹೋಗೋ ಒಂದು ಎರಡ್ ದಿವ್ಸ ಮೊದ್ಲು ಎಲ್ಲ plan ಮಾಡುವ ಎಲ್ಲರತ್ರ ವಿಚಾರಿಸ್ತೇನೆ ಹ್ಮ್. ಹ್ಮ್ ಮತ್ತೆ ಗಾಡಿ ಎಲ್ಲ ಉಂಟು gas stove ಉಂಟು ನನ್ನತ್ರ ಕೋಳಿ ತಕೊಂಡ್ ಹೋಗುದಲ.

ಹಾ ಮತ್ತೆ ಸಿಗದೆ ತುಂಬ ಸಮಯ ಆಯ್ತಲ್ಲ. ಹಾ ಮತ್ತೆ ಸಿಗುವ ಈ ತಿಂಗ್ಳ end ಗೆ ಸಿಗುವ ಹಾ ಅಲ್ಲಿ. ಹಾ ಅಲ್ಲಿ ಅಲ್ಲಿ ಸಿಗುವ ಹೊಸವರ್ಷಕ್ಕೆಲ.

ಹ್ಮ್ ಮತ್ತೆ. ಮತ್ತೆ ಹೇಳಿ. ಎಂತ ಹೇಳುದು. ಹಾ ಇಲ್ಲ ನಾನ್ ಕೆಲ್ಸದಲ್ಲಿದ್ದೇನೆ.